ಹಾಗೂ ಇಲ್ಲಿ ಮೂವರು ವ್ಯಕ್ತಿಗಳು ಟ್ರೈನಿಂಗನ್ನು ತೆಗೆದುಕೊಳ್ಳುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಕಾರನ್ನು ಮೇಲೆಕ್ಕೆ ಎತ್ತಿರುವುದು ದೃಶ್ಯ ಕಾಣಬಹುದು.

ಹಾಗೂ ಇಲ್ಲಿ ಇಬ್ಬರು ವ್ಯಕ್ತಿಗಳು ಈಜಾಡುತ್ತಿರುವ ದೃಶ್ಯ ನೋಡಬಹುದು ಮತ್ತು ಇವು ನೀರು ಮೇಲಿಂದ ಧುಮುಕುತ್ತಿರುವ ದೃಶ್ಯ ನಾವು ಇಲ್ಲಿ ಕಾಣಬಹುದಾಗಿದೆ.

ಹಾಗು ಇಲ್ಲಿ ಒಬ್ಬ ವ್ಯಕ್ತಿಯು ಅಂಗಡಿ ಬದಿಯಲ್ಲಿ ನಿಂತಿದ್ದಾನೆ ಮತ್ತು ಇಲ್ಲಿ ದೊಡ್ಡದಾಂತ ಮರವು ಸಹ ನಮ್ಗೆ ಕಾಣುತ್ತಿದೆ.

ಹಾಗು ಇಲ್ಲಿ ಒಬ್ಬ ವ್ಯಕ್ತಿಯು ಸೈಕಲ್ ಬಂಡೆಯನ್ನು ತಡೆಕೊಂಡು ಬರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕೆಲವು ಬೈಕ್ ಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದು.

ಹಾಗು ಕೆಲವು ಜನರು ಓಡಾಡುತ್ತಿರುವ ದೃಶ್ಯ ಸಹ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ಕಾಣಬಹುದು ಹಾಗೂ ಮೂವರು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ ಮತ್ತು ಹಿಂದುಗಡೆ ದೊಡ್ಡದಾದಂತ ಬಿಲ್ಡಿಂಗ್ ಇದೆ ಮತ್ತು ಗಿಡ ಮರಗಳು ಸಹ--

ಚಿತ್ರದಲ್ಲಿ ನಾವು ಒನ್ ಬೈಟ್ ಎಂದು ಬೋಡನ್ನು ಕಾಣಬಹುದು ಮತ್ತು ಇದು ಒಂದು ಫಾಸ್ಟ್ ಫುಡ್ ಸೆಂಟರ್ ಅಂಗಡಿಯಾಗಿದ್ದು --

ಪ್ಲೇಸ್ ಆಗಿದ್ದು ಇಲ್ಲಿ ಕೆಲವು ಆಯುರ್ವೇದಿಕ್ ವಸ್ತುಗಳನ್ನು ಕಾಣಬಹುದು ಒಳಗಡೆ ಕೆಲವು ಚಿಕ್ಕ ಚಿಕ್ಕ ಬಾಟಲಿ ನಲ್ಲಿ ಬಾಟಲು ಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ನಾವು ಪವರ್ ಸ್ಟ್ರೀಮ್ ಎಂದು ಬೋರ್ಡನ್ನು ಕಾಣಬಹುದು.

ಮತ್ತು ಇಲ್ಲಿ ಎರಡು ಕಾರ್ ಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಬೆಡ್ ರೂಮನ್ನು ನೋಡಬಹುದು.

ಮತ್ತು ಒಂದು ವಾಟರ್ ಬಾಟಲ್ ಸಹ ಇದೆ.

ಮತ್ತು ಇಲ್ಲಿ ದೊಡ್ಡದಾದಂತ ಕಲ್ಲು ಬಂಡೆಯನ್ನ ನಾವು ಇಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಮಷೀನ್ ಅನ್ನು ನೋಡಬಹುದು.

ಹಾಗೂ ಈ ಮಶೀನನು ಒಬ್ಬ ವ್ಯಕ್ತಿ ಕೆಲಸ ಮಾಡುತಿದ್ ದೃಶ್ಯ ಕಾಣಬಹುದಾಗಿದೆ ಹಾಗೂ ಸುತ್ತಲೂ ಹಲವಾರು ಜನರು ನಿಂತುಕೊಂಡು ನೋಡುತ್ತಿರುವ ದೃಶ್ಯ ನಾವು ಇಲ್ಲಿ ನೋಡಬಹುದಾಗಿದೆ.

ಹಾಗು ವೆಂಕಟೇಶ ಹಾಗು ಹೀಗೆ ಮುಂತಾದ ಹಲವಾರು ಫೋಟೋ ಗಳನ್ನು ಕಾಣಬಹುದು ಗಣೇಶನು ಸಹ ಇದ್ದಾನೆ.

ಕಾಣಬಹುದಾಗಿದೆ ಹಾಗು ಈ ದೋಣಿಯ ಮಧ್ಯದಲ್ಲಿ--

ಮತ್ತು ಇಲ್ಲಿ ಒಂದು ಕಾರ್ ಸಹ ನಿಂತಿದೆ ಹಾಗು ಪಕ್ಕದಲ್ಲಿಯು ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಈ ಗಿಟಾರ್ಗಳ ಬಣ್ಣ ಬ್ಲೂ ಬ್ಲಾಕ್ ಗ್ರೀನ್ ರೆಡ್ ಬಣ್ಣದಲ್ಲಿವೆ.

ಬ್ರಾಂಡೆಡ್ ವಾಚ್ ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಹಾಗು ಇಲ್ಲಿ ಕುಳಿತುಕೊಳ್ಳ ಹಲವಾರು ಚೇರಗಳಿವೆ ಮತ್ತು ಚಿಕ್ಕ ಚಿಕ್ಕ--

ಮತ್ತು ಇಲ್ಲಿ ಒಂದು ಜನರೇಟರ್ ಬಾಕ್ಸ್ ಸಹ ಇದೆ ಮತ್ತು ಇಲ್ಲಿ ಒಂದು ಸರ್ಕಲ್ ಅನ್ನು ನೋಡಬಹುದು ಇಲ್ಲಿ ಒಂದು ಸ್ಟ್ಯಾಚು ಸಹ ನಿರ್ಮಿಸಿದ್ದಾರೆ ಮತ್ತು ಇದು ಒಂದು ರೋಡ್ ಆಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದಂತಹ--

ಮತ್ತು ಈ ಬೇಕರಿ ಅಂಗಡಿಯಲ್ಲಿ ಹಲವಾರು ಬಗೆಯ--

ಬಣ್ಣ ಬಣ್ಣದ ಹಾಗು ಡಿಸೈನ್ ಡಿಸೈನ್ ಆಗಿ ಕಾಕ್ಸ್ ಗಳನ್ನು ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಗೋಡೆಗೆ ಕೆಲವು ಸ್ಟಿಕರ್ಸ್ ಗಳನ್ನು ಅಂಟಿಸಿದ್ದಾರೆ.

ಮತ್ತು ಇಲ್ಲಿ ಗಾಜಿನ ಟೇಬಲ್ ಸಹ ನಾವು ಕಾಣಬಹುದು.